ಕ್ಲಿಯರ್ ಆಗಿ ಚನ್ನಾಗಿ ಇಟ್ಟಿದ್ದಾನೆ ಮೂರ್ ಚೇರ್ ಇದೆ ಒಬ್ಬ --

ಆತರ ಚನ್ನಾಗಿದೆ ನೋಡೋಕೆ ರೋಡ್ ಚವ್ ಹಳೆ ರೋಡ್ .

ಹಲೋ ತುಂಬಾ ಚನ್ನಾಗಿದೆ ದೇವಸ್ಥಾನ ಕಲ್ಲಂತ್ತು ಗಣಪತಿ ಅಂತು ಎದ್ದ ಬರೋತರ ಕಾಣಸ್ತಾ ಇದೆ.

ಆಕಡೆ ಈಕಡೆ ಈ ಮಿಷನ್ ಗಿಶನ್ ಇರಬಹುದು ಕಾಣಸ್ತಾ ಇಲ್ಲಾ.

ಅವ್ನ್ ನೋಡ್ ಸೆಲ್ಫಿ ತೊಕೊಂತ್ತಾ ಇದಾನೆ ಯಾವದೋ ಒಂದು ದೇವಸ್ಥಾನದು ಮೆಟ್ಲ್ ಗಳದು ಹತ್ತತಾ ಇದಾನೆ ಹತ್ತತಾ ಇರಬೇಕಾರೆ ಕಲ್ಲಾಕಡೆ ಈಕಡೆ ಎಲ್ಲಾ ಬಂಡೆ ಕಲ್ಲುಗಳು ಊರ್ ಕೆಳಾಗಿದೆ.

ಉಹ್ ನೋಡು ಅದಕ್ಕೆ ಮೆಟ್ಲಲು ಗಿಟ್ಲು ಆ ಸ್ಟ್ಯಾಚು ತುಂಬಾ ಚನ್ನಾಗಿ ಕಾಣಸ್ತಾ ಇದೆ ತೆಂಗಿನ ಮರ ಇದೆ ತೆಂಗಿನ ಮರ ಬಿಡಲ್ಲಿಕ್ಕೆ ಎಷ್ಟು ದೊಡ್ಡ ಹೋಗಿದೆ ನೋಡು .

ಉಹ್ ಆಕಡೆ ಈಕಡೆ ಅದ್ ಆಕ್ಸ್ಯ್ಯರ್ ಗೋರ್ಮೆಂಟ್ ಕಲರು ಬಿಲ್ಡಿಂಗ್ ಗು ಎಲ್ಲಾ ಎಷ್ಟ ಚನ್ನಾಗಿ ಮಾಡಿದರೆ ನೋಡು ಕ್ಲಿಯರೆನ್ಸ್ ಆಗಿ.

ಕಮ್ಮಲಾನೆಹರೂ ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜ್ ಶಿಮೊಗ್ಗಾ ಇಲ್ಲಿ ನಮ್ಮದು ಅಕ್ಕ ಓದಿದ್ದು ದೊಡ್ಡ ಅಕ್ಕ ಇದೆಯಲ್ಲಾ ಅವ್ಳು ಇಲ್ಲೆ ಓದಿದ್ದು.

ಓ ಇದು ಸಣ್ಣ ಮಕ್ಕಳದು ಸ್ಕೂಲ್ ಡಸ್ಕ್ ಮೇಲೆ ಮಕ್ಕಳೆಲ್ಲಾ ಪೇಂಟಿಂಗ್ ಮಾಡತ್ತಾ ಇದಾರೆ.

ಇದೊಂದು ಹೊಟ್ಲ್ ಏನೋ ಇರಬೇಕು ಆಹ್ ಇಲ್ಲಿ ಮದುವೆ ಫಕ್ಷನ್ ಇರಬೇಕು ಬಫೆ ತರ ಎಲ್ಲರು ಊಟ ತಟ್ಟೆ ಕೈಯಲ್ಲಿ ಹಿಡಕೊಂಡು ಊಟ ಮಾಡತ್ತಾ ಇದಾರೆ.

ಮೌರಿದವೆ ಚನ್ನಾಗಿದಾವೆ ನೋಡೋಕೆ ಎಲ್ಲಾ ಬೆಳ್ಳ ಬೆಳ್ಳ ಬೆಳ್ಳ ಕರದು ಕೋಳಿ ಫಾರಂ ಇರ್ಬೊದು ಬಿಳೀ ಕಲರಿಂ .

ಅಅ ಸುತ್ತ ಕಾಂಪೌಂಡ್ ಗಿಂಪೌಂಡ್ ಎಲ್ಲಾ ಹಳೇದಾಗ್ ಹೋಗಿದೆ ಯಾರು ಓಪನು ಇಲ್ಲಾ ಯಾವದನ್ನೋದು ಇಲ್ಲಾ ಮುಂದಗಡೆ ಒಂದು ಸಣ್ಣದು ಇದಿದೆ .

ಇಲ್ಲಿ ಒಂದು ಪ್ರೇಯರ್ ಸಿಸ್ಟರ್ಸ್ ಗಳು ಕನ್ಯಶ್ರೀ ಗಳು ಬಟ್ ಯಾವದೋ ಒಂದು ಚರ್ಚ್ ಇರಬೇಕು ಎಲ್ಲಾ ನಿತ್ತಕೊಂಡು ಪ್ರೇಯರ್ ಆದಮೇಲೆ ಫೋಟೋ ತಕೊಂಡಿದವೆ.

ಕಾಲಿದೆ ಯಾವದೋ ಒಂದು ಸಣ್ಣ ಮಧ್ಯದಲ್ಲಿಎಲ್ಲೊ ಪ್ಲಾಟ್ ಫಾರಂ ಇರಬೇಕು.

ಗುಡ್ಡ ಹಿಂದಗಡೆ ಎಲ್ಲಾ ಮರಗಳಿದವೆ ಯಾವದೋ ಒಂದು ದೊಡ್ಡ ಕಾಡ ಇರಬಹುದು ಇದು ಕಲ್ಲು ಬಂಡೆನಲ್ಲಿ ಫಾಲ್ಸ್ ತರ ನೀರು ಬೀಳತ್ತಾ ಇರೋದು.

ಎಲ್ಲಾ ತರದು ಹಾರ ಹಾಕಿದ್ದಾನೆ ತುಂಬಾ ಚನ್ನಾಗಿ ಕಾಣಸ್ತಾ ಇದೆ ಬರೆ ಹೂವನೆ ಅಲ ಅಲಂಕಾರ ಮಾಡಿ ಇಟಂಗೆ ಕಾಣಸ್ತಾ ಇದೆ.

ಇದೊಂದು ಓಪನ್ ಫೀಲ್ಡ್ ಅಲ್ಲಿ ಫನ್ಕ್ಷನ್ ನಡಿತ್ತಾ ಇದೆ ಮದ್ವೆ ಇರ್ಬೋದು ರಿಸೆಪ್ಶನ್ ಇರ್ಬೋದು.